ಇದು ಒಂದು ಸೀರೆ ಅಂಗಡಿ ಬಟ್ಟೆ ಅಂಗಡಿ ಹಾಗೇ ಕಾಣಿಸುತ್ತಿದೆ.

ಮತ್ತು ಅಲ್ಲಿ ಒಂದು ಬೋರ್ಡ್ ಕಾಣಿಸುತ್ತಿದೆ ಹಾಗೆ--

ಹಾಗೆ ಅಲ್ಲಿ ಕೆಲವು ಟ್ರೇ ಗಳು ಬಾಕಿ ಉಳಿದಿದೆ.

ಇದು ಒಂದು ರೈಲ್ವೆ ಸ್ಟೇಷನ್ ಎಂಬಂತೆ ಕಾಣಿಸುತ್ತಿದೆ ಹಿಂದುಗಡೆ--

ಎಂಬಂತೆ ಕಾಣಿಸುತ್ತಿದೆ ಆ ಅಂಗಡಿಯಲ್ಲಿ ಬಾಳೆ ಹಣ್ಣು ಕೆಲವು ವಸ್ತುಗಳು ಕಾಣಿಸುತ್ತಿವೆ.

ಮತ್ತು ಒಂದು ಚೇರ್ ಕಾಣಿಸುತ್ತಿದೆ ಹಾಗೆ ಕೆಲವು ಫೋಟೋ .

ಇದು ಒಂದು ಬ್ಯಾಂಕ್ ಅದರ ಮೇಲೆ ಕೆನರಾ ಬ್ಯಾಂಕ್ ಎಂದು ಬರೆದಿದೆ ಹಾಗೆ ಕೆಲವು ವ್ಯಕ್ತಿಗಳಿ ವ್ಯಕ್ತಿಗಳಿದ್ದಾರೆ ಮತ್ತು ಕೆಲವು ಬೈಕ್ ಗಳು ನಿಂತಿವೆ.

ಇದು ಒಂದು ಕಟ್ಟಡ ಹಾಗೆ ಅದನ್ನು ಗಾಜಿನದಿ ಗಾಜಿನಲ್ಲಿದೆ.

ಅದರ ಮೇಲೆ ಜೆರಾಕ್ಸ್ ಎಂಬಂತೆ ಬರೆದಿದೆ.